ಇದು ಆಪರೇಷನ್ ಥಿಯೇಟರ್ ಇದ್ದಂಗ್ ಐತಿ. ಮ್ಯಾಗಿ ಲೈಟರ್ ಗೋಳು. ಬಾಜು ವೆಂಟಿಲೇಟರ ಕ್ಯಾಮೆರಾ ಅದು ಎಲ್ಲ ಹ್ಯಾಂಗ್ ಅದಾವ್ ನೋಡ್ರಿ.

ಇದು ಬುಕ್ಸ್ಟಾಲ್ ಐತಿ ಇದು ಶಾಸ್ತ್ರಿ ಮಾರ್ಕೆಟ್ನಾಗ್ ಐತಿ ಯಲ್ಲಿಅಂನ್ದ್ರ ಬಸವೇಶ್ವರ್ ಸರ್ಕಲ್ ಹೋಗು ಸನಿನಿ ಐತಿ

ಇದು ಮೂರು ಸೂಪರ್ ಮಾರ್ಕೆಟ್ ಬಾಜು ಅಯ್ತಿ .